ಅವ್ನು ಗಾಢವಾದ ನೀಲಿ ಬಣ್ಣದ ಟಿ ಷರ್ಟ್‌ ಹಾಕಿಕೊಂಡಿದ್ದಾನೆ.

ಮತ್ತು ಕಪ್ಪು ಬಣ್ಣದ ಪ್ಯಾಂಟ್‌ ಅನ್ನು ಹಾಕಿಕೊಂಡಿದ್ದಾನೆ ಇಲ್ಲಿ ಒಂದು ಲೈಟ್‌ ಬರುತ್ತಾ ಇದೆ.

ಅದರ ಮೇಲೆ ಎಸ್_ಎಸ್_ವಿ ಕಾರ್‌ ಡೆಕೋರ್‌ ಎಂದು ಬರೆದಿದ್ದಾರೆ.

ಇಲ್ಲಿ ಭೂಮಿಯ ಮೇಲೆ ಚಿಕ್ಕ ಚಿಕ್ಕ ಗಿಡಗಳು ನೋಡವುದದಲ್ಲಿ ಸಿಗುತ್ತದೆ ಇಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ.

ಇಲ್ಲಿ ತುಂಬ ಪುರುಷರು ಇದ್ದಾರೆ ಇಲ್ಲಿ ಒಬ್ಬ ಪುರುಷ ತಲೆಗೆ ಟವೆಲ್‌ ಅನ್ನು ಕಟ್ಟಿಕೊಂಡಿದ್ದಾನೆ ಇಲ್ಲಿ.

ಇಲ್ಲಿ ಒಬ್ಬ ಪುರುಷ ಕೆಂಪು ಬಣ್ಣದ ಷರ್ಟ್‌ ಹಾಕಿಕೊಂಡಿದ್ದಾನೆ.

ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಇಟ್ಟಿದಾರೆ ಇಲ್ಲಿ ಗೇಟ್ ಇದೆ.

ಭರತನಾಟ್ಯ ಅನ್ನೊದು ಒಂದು ಒಳ್ಳೆ ಕಲೆ ಅದು ಆಗಿನ್ ಕಾಲದಿಂದಾನು ಒಳ್ಳೆ ಕಲೆ ಆಗೇ ಇದೆ ಈಗ್ಲೂ ಆ ಕಲೇನ ಮುಂದುವರಿಸ್ಕೊಂಡು ಹೋಗಿದ್ದಾರೆ.

ಈ ಭೂಮಿಯ ಮೇಲೆ ಹುಲ್ಲು ಕೂಡ ಇದೆ ಇಲ್ಲಿ ಕಸ ಕಡ್ಡಿಗಳು ಬಿದ್ದಿವೆ.

ಮತ್ತು ಬಲೂನ ಗಳಿಂದ ಅಲಂಕಾರಿಸಿದಾರೆ ಇಲ್ಲಿ ಬಿಳಿ ಮತ್ತು ನೀಲಿ ಬಣ್ಣದ ಬಲೂನ್ ಗಳಿಂದ ಅಲಂಕಾರ ಮಾಡಿದ್ದಾರೆ.

ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಇಲ್ಲಿ ಒಂದು ಕ್ರೀಂಡಾಗಣವಿದೆ ಈ ಕ್ರೀಂಡಾಗಣದಲ್ಲಿ ಹುಲ್ಲು ಇದೆ.

ಈ ಚಿತ್ರದಲ್ಲಿ ಆಕಾಶ ಬಿಳಿಯ ಮತ್ತು ಬೂದಿ ಬಣ್ಣದಾಗಿದೆ.

ಈ ಚಿತ್ರದಲ್ಲಿ ಆಕಾಶ ಕಪ್ಪು ಬಣ್ಣದಾಗಿದೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ.

ಜನರಿಗೆ ಅಗತ್ಯ ಇರುವ ಎಲ್ಲ ದಿನಸಿ ಐಟಂ ಗಳು--

ಈ ಕಟ್ಟಡದ ಕೆಳಗೆ ತುಂಬ ಬಲೂನಿಂದ ಅಲಂಕರಿಸಿದ್ದಾರೆ ಇಲ್ಲಿ ಹಳದಿ ಬಣ್ಣ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣದ ಬಲೂನಿಂದ .

ಈ ಚಿತ್ರದಲ್ಲಿ ಒಂದು ಶಾಲೆಯ ಕೊಟ್ಟಡಿ ನೋಡುವುದಕ್ಕೆ ಸಿಗುತ್ತದೆ ಇಲಿ ತುಂಬಾ ಮಕ್ಕಳು--

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಈ ಕಟ್ಟಡದ ಬಣ್ಣ ಬಿಳಿಯ ಬಣ್ಣದಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಈ ಕಟ್ಟಡದ ಬಣ್ಣ ಬಿಳಿಯ ಬಣ್ಣದಾಗಿದೆ.

ಇಲ್ಲಿ ತುಂಬಾ ಜನರು ಓಡಾಡುತ್ತಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಲೈಟಿನ ಕಂಬಗಳು ಇವೆ.

ಈ ಚಿತ್ರ ನೋಡಬಹುದಲ್ಲಿ ಇಲ್ಲಿ ಒಂದು ಜಿಮ್ಮ್ ನೋಡುವುದಕ್ಕೆ ಸಿಗುತ್ತದೆ.

ಈ ಚಿತ್ರ ನೋಡಬಹುದಲ್ಲಿ ಇಲ್ಲಿ ಒಂದು ಜಿಮ್ ನೋಡುವುದಕ್ಕೆ ಸಿಗುತ್ತದೆ.

ಈ ಚಿತ್ರದಲ್ಲಿ ಒಂದು ಕಾರ್ಖಾನೆ ನೋಡುವುದಕ್ಕೆ ಸಿಗುತ್ತದೆ.

ಈ ಚಿತ್ರದಲ್ಲಿ ಒಂದು ಕಾರ್ಖಾನೆ ನೋಡುವದಕ್ಕೆ ಸಿಗುತ್ತದೆ.

ಈ ಚಿತ್ರ ನೋಡುವುದರಲ್ಲಿ ಆಕಾಶ ಕಪ್ಪು ಬಣ್ಣದಾಗಿದೆ ಇಲ್ಲಿ ತುಂಬಾ ಕಟ್ಟಡಗಳಿವೆ.

ಈ ಚಿತ್ರ ನೋಡುವುದರಲ್ಲಿ ಆಕಾಶ ಕಪ್ಪು ಬಣ್ಣದಾಗಿದೆ ಇಲ್ಲಿ ತುಂಬ ಕಟ್ಟಡಗಳಿವೆ.

ಅದು ಕೆನೆಯ ಬಣ್ಣದಾಗಿದೆ ಇಲ್ಲಿ ಕೆಂಪು ಬಣ್ಣದ ಕುರ್ಚಿಯು ಕೂಡ ಇಟ್ಟಿದ್ದಾರೆ ಇಲ್ಲಿ ಇಬ್ಬರು ಹುಡುಗರಿದ್ದಾರೆ.

ಬುಗ್ಡಿಪೋ ಎಂದು ಬರೆದಿದ್ದಾರೆ ಈ ಅಂಗಡಿಯ ಒಳಗೆ ತುಂಬಾ ತರದ ಪೆನ್ನುಗಳನ್ನು ನೇತುಹಾಕಿದಾರೆ.

ಇಲ್ಲಿ ಒಬ್ಬ ಹುಡುಗ ಮಲಗಿದ್ದಾನೆ ಅವನು ಎರಡು ಕಾಲಿಗೆ ಪ್ಲಾಸ್ಟರ್ ಹಾಕಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಆಕಾಶ ಬೂದಿ ಮತ್ತು ಬಿಳಿಯ ಬಣ್ಣದಲ್ಲಿ ಇದೆ ಇಲ್ಲಿ ಒಂದು ದೊಡ್ದ ಸನ್ಯುಕ್ತ ಇದೆ.